ಇಲ್ಲಿ ಭಾರತ್ ಪೆಟ್ರೋಲ್ ಪಂಪ್ ಅಂತ ಐತೆ ಇಲ್ಲಿ ನಾವು --

ಜಾಸ್ತಿ ಇರ್ಬೋದು ಅಂತ ಕಂಡಿದಿವಿ ಪ್ರೈಸ್ ಕಡಿಮೆ ಆಗ್ಬಹುದು ಅಂತ --

ಪಾಪ ಆಂಟಿ ಕೂಡ ಒಳಗೆ ಬಂದ್ ಬಿಟ್ಟವ್ರೇ ಏನ್ ಮಾಡ್ತೀರಾ ಇಲ್ಲಿ ಇಬ್ರು ಬಕ್ರ ಆಯಿ ಬಿಟ್ಟ್ ಅವ್ರೇ.

ಹಳೆ ಕಾಲದ ಕೆತ್ತನೆಗಳು ಹಳೆ ಕಾಲದ್ ಕೆತ್ತನೆಗಳು ಸುಮ್ನೆ ನೋಡ್ ಎಷ್ಟ್ ಚಂದ್ ಇಲ್ ನೆಡಕೊತಿ .

ದೊಡ್ಡ್ ದೊಡ್ಡ್ ಬಿಲ್ಡಿಂಗ್ಗಳ್ ಕಟ್ಟದ್ ಅಲ್ಲ --

ಒಂದ್ ಒಂದ್ ಸತಿ ತರಕಾರಿ ತರೋಕ್ಕೇಏ ಅದಕ್ಕು ಹೋಗುತ್ತೆ ಇಲ್ಲ ಹಿಲ್ ಸ್ಟೇಷನ್ಗಳಲ್ಲಿ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ಹಾಕ್ಯಂಡ್ ಹೋಗ್ತಾರೆ ಆದ್ರೆ ಹೆಲ್ಮಟ್ ಮಾತ್ರ ಇಂಪಾಟೆಂಟ್ .

ಡ್ಯಾಮ್ ಡ್ಯಾಮ್ ಇಂದ ನೀರ್ ಹರಿತಾನೇ ಇದೆ ಡ್ಯಾಮ್ಗಳು ನೀರು ಹರಿತಾ ಇದ್ದಾವೆ.

ರಿಸೆಪ್ಶನ್ ಏನೋ ಇದೆ ಅಲ್ಲಿಂದ ಹೊರಗೆ ಫೋಟೋ ಹಾಕಿದ್ದಾರೆ ಇನ್ನ್ ಸ್ವಲ್ಪ ಜನ ಹೊರಗಿಂದ ಮುಗಸ್ಕೊಂಡು ಬರ್ತಾ ಇದ್ದಾರೆ ಇನ್ನ್ ಸ್ವಲ್ಪ ಜನ ಮುಗ್ಸ್ ಮುಗ್ಸಬೇಕು ಅಂತ ಹೊತಿದ್ದಾರೆ .

ತಿಂದಲ್ ತಿಂದೆ ಕೊಬ್ಬ್ ಕರ್ಗಸತೆ ಅಂದ್ರೇನ್ ಬಂತ್.